ಕಛೇರಿಗಳ ಮುಂದೆ ವಾಹನಗಳು ನಿಲ್ಲಿಸಿದ್ದಾರೆ ಹಾಗೆ ಎಂ ಎಲ್ ಎ ಬೈಕ್ಗಳು ಹೊಡಾಡ್ತಿರುವುದನ್ನು ನೋಡಬಹುದು

ಇದು ಒಂದು ಹಿಂದೂಗಳ ದೇವಾಲಯವಾಗಿದೆ ಈ ದೇವಾಲಯದ ಮುಂದೆ ಒಬ್ಬ ಯುವಕ ಹೈಕ್ ಅನ್ನು ಹಿಡಿದು ಕೂತಿರುವುದನ್ನು ನೋಡಬಹುದಾಗಿದೆ.

ಅಲ್ಲಿ ವಾಹನಗಳು ಚಲಿಸುತ್ತಿರುವುದು ಕಾಣುತ್ತಿದೆ ಹಾಗೆ ಕೇಂದ್ರಾಲಯದ ಮುಂದೆ ದೊಡ್ಡ ಗೇಟ್ ಇರುವುದು ಸಹಾ ಅ ನೋಡಬಹುದು.

ಇಲ್ಲಿ ಮಕ್ಕಳಿಗೆ ಮೀನಿನ ಚಿತ್ರವನ್ನ ಅಂಟಿಸಿ ಯಾವ್ಯವ ಭಾಗದಲ್ಲಿ ಏನೇನು ಇದ್ದವೇ ಇಂದು ಮಕ್ಕಳಿಗೆ ವಿವರಿಸಲು ತಯಾರು ಮಾಡಿರುವ ಚಿತ್ರ ಪಠವಾಗಿದೆ .

ಇದು ದೊಡ್ಡ ಕೇಂದ್ರ ವಾಗಿದೆ. ಈ ದೊಡ್ಡ ಕೇಂದ್ರವು ತುಂಬಾ ಹಳೆದಾಗಿರುವುದನ್ನು ನೋಡಬಹುದು.

ಇಲ್ಲಿ ನಾವು ನೋಡುವುದಾದರೆ ಎಲ್ಲ ತರಹದ ಹಳೆಯ ವಸ್ತುಗಳಿಂದ ಬಳೆಗಳು ಸರಗಳು ಮುಂತಾದವುಗಳನ್ನು ಮಾಡಿ ಇಟ್ಟಿರುವುದನ್ನು ನಾವು ನೋಡಬಹುದಾಗಿದೆ --

ಇದು ಒಂದು ದೊಡ್ಡ ಅಂಗಡಿ ಆಗಿದೆ ದೊಡ್ಡ ಅಂಗಡಿಯ ಮುಂದೆ ದೊಡ್ಡ ಕಾರು ನಿಂತಿರುವುದನ್ನು ನೋಡಬಹುದು .

ಈ ರಸ್ತೆ ನೋಡಲು ವಿಶಾಲವಾಗಿದೆ ಅದರ ಮುಂದೆ ಮುಸ್ಲಿಮ್ಸ್ ದೇವಾಲಯ ಇರುವುದು ಕಾಣುತ್ತಿದೆ .

ಒಳಗಡೆ ಯಾರು ಇಲ್ಲವೆಂದು ನಮಗೆ ತಿಳಿಯುತ್ತದೆ ಇದು ಇಪ್ಪತ್ ನಾಲ್ಕು ಗಂಟೆಯ ಕಾಲ ಯಾವಾಗಲೂ ತೆರೆದಿರುತ್ತದೆ.